ಇದು ಮಷಿನ್ ಇದು ಒಂದು ಫಿಶ್ ಮಾರ್ಕೆಟ್ ಇಲ್ಲಿ ನಾವು ನೋಡಬಹುದು ವಿವಿಧ ರೀತಿಯ ಒಂದು ಮೀನುಗಳನ್ನು ನೋಡಲಾಗಿದೆ ಏರಿ ಇದೆ ಇಲ್ಲಿ --

ಇದು ಒಂದು ಅಂತ ಪತಂಜಲಿ ಸೆಂಟರ್ ಇದು.

ಒಂದು ಹೆಸರು ಸಂಯುರ್ ಟ್ರಾವೆಲ್ಸ್ ಅಂತ ಹಾಕಿದ್ದಾರೆ ಇದು ಒಂದು ನೀಲಿ ಬಣ್ಣದ ಬಸ್ಸು ಇದು ಒಂದು ಖಾಸಗಿ ಬಸ್ಸು ಅಂತನೇ ಹೇಳಬಹುದು.

ಈ ಚಿತ್ರದಲ್ಲಿ ನಾವು ಕಾಣಬಹುದು ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿ ಈ ಒಂದು ಹೊಸ ಗಾಡಿಯನ್ನು ಖರೀದಿ ಮಾಡಿದ್ದಾರೆ.

ಮತ್ತೆ ನಾವು ಇಲ್ಲಿ ಕಾಣಬಹುದು ಅತಿ ಹೆಚ್ಚು ಟ್ರಾಫಿಕ್ ಇದೆ ಜನರು ಓಡಾಡುತ್ತಿದ್ದಾರೆ ಮತ್ತೆ ಇಲ್ಲಿ ಬಾಟ ಷೋರೂಮ್ ಅನ್ನು ನಾವು ಇಲ್ಲಿ ಕಾಣಬಹುದು .

ಮತ್ತು ಇಲ್ಲಿ ನಾವು ನೋಡಬಹುದು ವಿವಿಧ ಜನರು ಇಲ್ಲಿ ಓಡಾಡವುತ್ತಿದ್ದಾರೆ ಅತಿ ಸುಂದರವಾದ ಒಂದು ಒಂದು ನಿರ್ಮಾಣವಾಗಿದೆ ಬಿಲ್ಡಿಂಗ್ ಇಲ್ಲಿ.

ಮತ್ತೆ ಹ್ಯಾಪಿ ಬರ್ತ್ಡೇ ಅಂತ ಸ್ಟಿಕರ್ಸ್ ಇಲ್ಲಿ ಅಂಟಿಸಿರುವುದನ್ನು ನಾವು ಕಾಣಬಹುದು.

ಇವ್ರು ಯುನಿಫಾರ್ಮ್ ಅಲ್ಲಿ ಮತ್ತೆ ಆ ಒಂದು ಪೋಸ್ಟ್ ಬ್ಯಾಗ್ ಅನ್ನು ಹೊತ್ತು ನಿಂತಿರುವುದನ್ನು ಕಾಣಬಹುದು.

ಒಂದು ಜನರು ಬರ್ತಾರೆ ಪ್ರವಾಸಕ್ಕೆ ತುಂಬಾ ಆನಂದ ಪಡ್ತಾರೆ ಈ ಒಂದು ಬೋಟಿಂಗ್ ಮೂಲಕ.

ಮತ್ತೆ ಜನರು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ.

ರೌಂಡ್ ಟೇಬಲಾ ಒಂದ್ ಊಟ ಮಾಡೋಕ್ಕೆ ರೌಂಡ್ ಟೇಬಲ್ ಫೆಸಿಲಿಟಿ ಮಾಡಿದ್ದಾರೆ ಮತ್ತೆ ಆ ಒಬ್ಬ ಕುಟುಂಬಕ್ಕೆ ಫ್ಯಾಮಿಲಿ ಕುರ್ತಿಕೊಳ್ಳೋಕೆ ಚೆನ್ನಾಗ್ ಅಲವಡಿಸಿದ್ದಾರೆ .

ಒಂದು ಊಟ ಸಿಗೋವಂಥ ಒಂದು ರೆಸ್ಟೋರೆಂಟ್ ಇದು ಮತ್ತೆ ಇಲ್ಲಿ ಕಾಣಬಹುದು ಕೆಲವೊಂದು ವೆಹಿಕಲ್ ನಿಲ್ಲಿಸಿದ್ದಾರೆ ಮತ್ತೆ ಈ ಒಂದು ರೆಸ್ಟೋರೆಂಟಿಗೆ ಲೈಟ್ ಇಂದ--

ಇದು ಒಂದು ಬಸ್ ನಿಲ್ದಾಣ ಇದು ಒಂದು ನಮ್ಮ ಸರಕಾರಿ ಬಸ್ ನಿಲ್ದಾಣ ಇಲ್ಲಿ ಪ್ಲಾಟ್ ಫಾರ್ಮ್ ನಂಬರ್ ಇರುತ್ತದೆ ಆ ರೀತಿ ಬಸ್ ಬಂದು ನಿಂತ್ಕೊಳ್ತಾವೆ.

ಅಹ್ ಮುಸ್ಲಿಂಬಾಂದವರು ಈ ಒಂದು ಮಸಿ ಹಬ್ಬದ ದಿನದಲ್ಲಿ ನಮಾಜ್ ಅನ್ನು ಮಾಡುತ್ತಿದ್ದರು ಇದಕ್ಕೆ ಕಿಲ ಅಂತಾನೆ ಹೆಸರಿದೆ.

ಈ ಚಿತ್ರದಲ್ಲಿ ನಾವು ಕಾಣಬಹುದು ಒಂದು ಸೂಪರ್ ಮಾರ್ಕೆಟ್ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ರೀತಿಯ ವಿವಿಧ ರರೀತಿಯ ಒಂದು ವಸ್ತುಗಳು ಸಿಗುತ್ತದೆ.

ಇಲ್ಲಿ ನಾವು ನೋಡಬಹುದು ಒಂದು ವಿಶಾಲವಾದ ಒಂದು ದೊಡ್ಡದಾದ ಒಂದು ಉದ್ಯಾನವನ ಇದೆ ಈ ಉದ್ಯಾನವನದಲ್ಲಿ ಪಕ್ಕದಲ್ಲಿ ನಾವು ಕಾಣಬಹುದು ಪಾರ್ಕಿಂಗ್ --

ವರ ಹುಡುಗಿಗೆ ತಾಳಿಯನ್ನು ಕಟ್ಟುವ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಫೋಟೋ ಮತ್ತು ವಿಡಿಯೋ ಗಳನ್ನೂ ಶೂಟ್ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ದೇವಸ್ಥಾನವನ್ನು ಕಾಣಬಹುದು ಇದು ಒಂದು ರೀತಿಯ ಆಹ್ಹ್ --

ಈ ಒಂದು ಪೂಜೆಯಲ್ಲಿ ತೊಡಗಿದ್ದಾರೆ. ಇವರು ಹೂವ ಮತ್ತೆ ಕುಂಕುಮ ಮತ್ತೆ --

ನಮ್ಮ ಒಂದು ದೇಹವನ್ನು ಶಕ್ತಿ ಶಾಲಿಯಾಗಿ ಮತ್ತೆ ಪುಷ್ಟಿಯಾಗಿ ಬೆಳವಣಿಗೆ ಮಾಡಿಕೊಳ್ಳಲು ಈ ಒಂದು ಜಿಮ್ಮು ತುಂಬಾ ಅವಶ್ಯಕ.